ಇದೊಂದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೊಡ್ಡ ಚೆನ್ನಾಗಿ ಕಾಣ್ತಾ ಇದೆ

ಇದು ಒಂದು ಕಟ್ಟಡ ರೀತಿ ಇದೆ ಕಟ್ಟಡ ನೋಡಲು ತುಂಬಾ ಚೆನ್ನಾಗಿ ಕಾಣುತ್ತದೆ ಗಿಡಮರಗಳಿಂದ ಕೂಡಿದ ಚೆನ್ನಾಗಿ ಕಾಣುತ್ತಿರುವ ದೊಡ್ಡದಾದ ಕ್ರೀಡಾಂಗಣತರ ಚೆನ್ನಾಗಿ ಕಾಣುತ್ತಿದೆ ಹಲವಾರು ಮರಗಳಿಂದ ಕೂಡಿದ ಚಿತ್ರದಂತೆ ಕಾಣುತ್ತಿದೆ

ಇದೊಂದು ಸುತ್ತಲೂ ತುಂಬಾ ದೊಡ್ಡದಾದ ಎತ್ತರವಾದ ಗಾಢವಾಗಿ ಸುತ್ತಲೂ ಗಿಡ ಮರಗಳಿಂದ ಕೂಡಿರುತ್ತದೆ ಇದು ಜನಗಳಿಂದ ಕೂಡಿದ್ದು ಕಾರು ಗಳಿಂದ ಬೈಕು ಗಳಿಂದ ಕೂಡಿದೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ

ಯಾರು ಕೂಡ ಇಲ್ಲಿ ಓ ನಮಾಜು ನೋಡಲು ತುಂಬಾ ಚೆನ್ನಾಗಿರುತ್ತೆ ತುಂಬಾ ದೊಡ್ಡದಾದ ರಂಧ್ರಗಳಿಂದ ಕೂಡಿದ ಹೇಗ್ ಕಾಣ್ಸುತ್ತಾ ಇದೆ ತುಂಬಾ ಚನ್ನಾಗಿ ಕಾಣ್ಸುತ್ತೆ ಈ ರಂಧ್ರಗಳಿಂದ ಕೂಡಿದು ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗಳಿಂದ ಕೂಡಿದೆ ನೋಡಲು ತುಂಬಾ ಚಿಲ್ ಆಗಿ ತುಂಬಾ ಚನಾಗ್--

ಹಾಕೊಂಡಿದೆ ಹುಲಿಗಳು ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತೆ ಎರೆಡು ಹುಲಿಗಳು ಕೂಡ ಇಲ್ಲೆ ಇವೆ ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಿರುವ ಹುಲಿಗಳಾಗಿ ತುಂಬಾ ದೊಡ್ಡದಾದ ಹುಲಿಗಳಾಗಿ ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಾಯ್ದೆ ನೋಡಲು ತುಂಬಾ ಚನ್ನಗಿದ್ದು ತುಂಬಾ ಚನ್ನಾಗಿ ಕಾಣಿಸುತ್ತಾಯ್ದೆ